ಸಾರ್ವಜನಿಕರಿಗೆ ಏನೇ ತೊಂದರೆ ಯಾದ್ರು ಕೂಡ ಈ ಒಂದು ಕಚೇರಿಗೆ ಭೇಟಿ ನೀಡಿ ಅವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಬಹುದು.

ಆ ಕಾಂಪೌಂಡ್ ಸುತ್ತ ಮುತ್ತ ಒಂದು ಗಿಡ ಮರ ಅಷ್ಟೇ. ಆ ಒಂದು ಅದನ್ನ ಮಾತ್ರ ನಾವು ಗಮನಿಸಬಹುದು ಸುತ್ತ ಇನ್ನೇನು ಕಾಣಿಸ್ತಾ ಇಲ್ಲ. ಯಾರು ಮನುಷ್ಯರು ಕೂಡ ಅಲ್ಲಿ ನಿಂತಿಲ್ಲ.

ಎಬೇ ಅಂದ್ರೆ ಮುಖ್ಯ ದ್ವಾರಗಳ ಟೈಪ್ ಕಾಣಿಸ್ತಾ ಇದೆ.

ದೇವಸ್ಥಾನಕ್ಕೆ ಹೋಗ್ಲಿ ಮಾಲ್ ಗೆ ಹೋಗ್ಲಿ ಥಿಯೇಟರ್ ಗೆ ಹೋಗ್ಲಿ ಇಲ್ಲ ಕಾಲೇಜ್ ಗೆ ಹೋಗ್ಲಿ ಎಲ್ಲಾದ್ರೂ ಸರಿ ಫೋಟೋ ಗೆ ಪೋಸ್ ಕೊಡ್ತಾರೆ ಸೊ ಇವರೂ ಹಂಗೆನೇ ಯಾವುದೊ ಒಂದು ಪ್ಲೇಸ್ ಗೆ ಹೋಗಿರುವಾಗ ಫೋಟೋ ಗೆ ಪೋಸ್ ಕೊಡ್ತಿರೋ ತರ ಇದೆ.

ಹಲವಾರು ಜನರು ಸೇರಿ ತಮ್ಮ ಒಂದು ಕೆಲಸದಲ್ಲಿ ನಿರತರಾಗವ್ರೆ ಆ ಅಂದ್ರೆ ಯಾವುದೊ ಒಂದು ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಹಲವಾರು ಶ್ರಮ ಇರುತ್ತೆ ಅದರಲ್ಲಿ.

ಈ ಒಂದು ಚಿತ್ರದಲ್ಲಿ ನಾವು ಯಾವುದೊ ಒಂದು ಏರಿಯಾ ಮಧ್ಯೆ ಇರುವಂತಹ ಒಂದು ಚಿಕ್ಕ ಅಂಗಡಿನ ನೋಡಬಹುದು ಇದೇನು ದೊಡ್ಡ ಅಂಗಡಿಯಲ್ಲ ಚಿಕ್ಕ ಅಂಗಡಿ ತರಾನೇ ಕಾಣಿಸ್ತಾ ಇದೆ ಈ ಒಂದು ಅಂಗಡಿಲಿ ಬಾಯ್ಸ್ ಗರ್ಲ್ಸ್ ಚಿಕ್ ಮಕ್ಕಳಿಗೆ ಸಿಗುವಂತಹ ವೆರೈಟಿ ಬಟ್ಟೆಗಳನ್ನ ಹಾಕಿರೋ ತರ ನಾವು ನೋಡಬಹುದು.

ಈ ಒಂದು ಚಿತ್ರದಲ್ಲಿ ನಾವು ಹಲವಾರು ಕಾರು ಗಳು ನಿಂತಿರುವಂತಹ ಒಂದು ದೃಶ್ಯವನ್ನು ನೋಡಬಹುದೂ ಎಲ್ಲರಿಗು ಕಾರು ಎಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಒಂದೊಂದು ಫ್ಯಾಮಿಲಿ ಯಲ್ಲಿ ಕಾರು ಇರುತ್ತೆ ಒಂದೊಂದು ಫ್ಯಾಮಿಲಿ ಯಲ್ಲಿ ಕಾರು ಇರಲ್ಲ ಆದ್ರೆ ಒಂದು ಕಾರ್ ಲ್ಲಿ ಬೆನಿಫಿಟ್ಸ್ ಏನಪ್ಪಾ ಅಂತಾ ಹೇಳಿದ್ರೆ ಆ ತರ ಲಾಂಗ್ ಡ್ರೈವ್ ಹೋಗ್ಬೇಕು.